ಹಾಗು ಎದ್ರುಗಡೆ ಸೋಫಾ ಮತ್ತು ಒಂದು ಟೇಬಲ್ ಅನ್ನು ಹಿಡಿಸಲಾಗಿದೆ.

ಆ ವ್ಯಕ್ತಿ ನಾಲರು ವ್ಯಕ್ತಿಗಳು ಹತ್ತಿದ್ದಾರೆ ಹಾಗು ಎದ್ರುಗಡೆ ಹಸಿರು ಬಣ್ಣದ ಅಂಗಿ ಹಾಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಕಾರನ್ನು ರಿಪೇರಿ ಮಾಡುತ್ತಿದ್ದಾರೆ ಒಬ್ಬರು ಮಲಗಿಕೊಂಡು ರಿಪೇರಿ ಮಾಡುತ್ತಿದ್ದಾರೆ ಹಾಗು ಒಬ್ಬರು ಕೂತುಕೊಂಡು ರಿಪೇರಿ ಮಾಡುತ್ತಿದ್ದಾರೆ.

ನದಿಯ ನಿರ್ಗಳು ಹಚ್ಚ ಹಸುರಿನಿಂದ ಕಾಣುತ್ತಾ ಇದು ಸುತ್ತ ಕಲ್ಲು ಬಂಡೆಗಳಿವೆ.

ಇದು ಒಂದು ನಾಟಕ ನಡೆಯುವ ಸ್ಥಳವಾಗಿದ್ದು ಅಲ್ಲಿ ಮೂವರು ವ್ಯಕ್ತಿಗಳು ಕೂತಿದ್ದಾರೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಈ ಈ ಸ್ಟಾಲಿ ನಲ್ಲಿ ಟೇಬಲಿ ನ ಮೇಲೆ ಪುಸ್ತಕಗಳನ್ನು ಜೋಡಿಸಿದ್ದಾರೆ.

ಹಾಗೂ ಕೆಂಪ್ ಇಬ್ಬರೂ ವ್ಯಕ್ತಿಗಳು ಪುಸ್ತಕಗಳನ್ನು ಹುಡುಕುತ್ತಿದಾರೆ.

ಹಾಗೂ ಅದರ ಮುಂದು ಮುಂಭಾಗದಲ್ಲಿ ತುಂಬಾ ಜನ ವ್ಯಕ್ತಿಗಳು ನಿಂತಿದ್ದಾರೆ.

ಇದರ ಮುಂದೆ ಜನಗಳು ನಿಂತಿದ್ದಾರೆ ಕೆಂಪು ಬಣ್ಣದ ಟೀ ಶರ್ಟ್ ಅನ್ನು ಧರಿಸಿದ್ದಾರೆ.

ಹಾಗೂ ದೊಡ್ಡ ಮರ ತುಂಬಾ ಹಚ್ಚ ಹಸುರಿನಿಂದ ಹರಡಿಕೊಂಡಿದೆ.

ಆ ಮಸೀದಿಯ ಬೋರ್ಡ್ ಕೂಡ ಬ್ಲಾಕ್ ಕಲರ್ ಇಂದ ಇದೆ.

ಇದು ಒಂದು ಬಸ್ ನಿಲ್ದಾಣವಾಗಿದ್ದು ಬಸ್ ನಿಲ್ದಾಣದಲ್ಲಿ ಜನಗಳು ಕಾಯುತ್ತಿದ್ದಾರೆ.

ಹಾಗು ಅ ನಿಲ್ದಾಣದ ಬೋರ್ಡು ಕನ್ನಡದ ಹಸಿರು ಅಕ್ಷರಗಳಿಂದ ಬರೆಯಲಾಗಿ--

ಹಾಗು ಅಲ್ಲಿ ಶ್ ಮಿರರ್ ಗೆ ಲೈಟ್ ಅನ್ನು ಅಳವಡಿಸಲಾಗಿದೆ.

ಇದು ಒಂದು ಜಿಮ್ ಆಗಿದ್ದು ಇಲ್ಲಿ ತುಂಬಾ ಜನ ವ್ಯಕ್ತಿಗಳು ಇದ್ದಾರೆ.

ಒಂದು ಫ್ರಿಡ್ಜ್ ಕಾಣ್ತಾ ಇದೆ ಹಾಗು ಪಕ್ಕದಲ್ಲಿ ನೇಮ್ ಬೋರ್ಡ್ ಇದೆ.

ಹಾಗು ಅಲ್ಲಿನ ಕೆಲಸದವರು ಗ್ರೀನ್ ಕಲರ್ ಅಂಗಿಯನ್ನು ತೊಟ್ಟಿದಾರೆ.

ಹಾಗೂ ದೊಡ್ಡ ದೊಡ್ಡ ಮರಗಳು ಒಂದು ಸಣ್ಣಪುಟ್ಟ ಅಲಂಕೃತ ಗಿಡಗಳು ಕೂಡ ಕಾಣುತ್ತಿದೆ.